ಟ್ರೈನ್ ಬಂದಾಗ ಒಂದು ಗಟನ್ನ ಅವರು ಮುಚ್ಚಿದ್ದಾರೆ ಮತ್ತು ಅಲ್ಲೆಲ್ಲ ವೆಹಿಕಲ್ಸ್ ಬರ್ತಾಇವೆ ಸುತ್ತಲೂ ಮರ ಗಿಡಗಳು ಇವೆ.

ಮನೆ ಕೆಳಗೆ ಒಂದೆರಡು ಅಂಗಡಿಗಳನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ ಅಂದ್ರೆ ಬಾಡಿಗೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಕೆಳಗಡೆ ಒಂದು ರೇಷನ್ ರೇಷನ್ ಅಂಗಡಿ ಒಂದು ಇಟ್ಟುಕೊಂಡು ಇದ್ದಾರೆ.